ಇಲ್ಲಿ ಎಲ್ಲ ಮಕ್ಕಳು ಏನೋ ಕಲಿಯಲು ಬಂದಿದ್ದಾರೆ ಅಥವಾ ಪ್ರಾಂಶುಪಾಲರು ಇವರಿಗೆ ಏನೋ ಬುದ್ದಿ ಮಾತನ್ನು ಹೇಳುತಿರೆ ರೀತಿ ಕಾಣಿಸುತ್ತಿದೆ .

ಇಲ್ಲಿ ರಸ್ತೆ ಎದಿರು ಹಸಿರು ಬಸ್ಸು ಹೋಗಿತ್ತಿದೆ ಇಲ್ಲಿ ಇಬ್ಬರು ರಸ್ತೆಯಲ್ಲಿ ನಡೆದು ಕೊಂಡು ಹೋಗುತ್ತಿದ್ದಾರೆ .

ಈ ಹಳೆಯ ಕಟ್ಟಡದಿಂದ ಈ ಫೋಟೋ ಗ ತೆಗೆದಿದ್ದಾರೆ ಈ ಬನ್ ಬಸ್ಸು ಹಸಿರು ಬಣ್ಣದಿಂದ ಇದೆ ಇದು--

ಕಪ್ಪು ಬಣ್ಣದ ಗಾಡಿ ಕೆಂಪು ಬಣ್ಣದ ಗಾಡಿ ಹಾಗು ಕಂದು ಬಣ್ಣದ ಗಾಡಿ ಇಲ್ಲಿ ಹೋಗುತಿದೆ .

ವಿಶ್ವ ವಿದ್ಯಾಲಯಕ್ಕೆ ಬಂದು ಅಥವಾ ಕಾಲೇಜಿಗೆ ಬಂದು ಅವರಿಗೆ ಹೇಳಿ ಕೊಟ್ಟ ಪಾಠವನ್ನು ಅ ಕಲಿಯುತ್ತಿದ್ದಾರೆ ಮ--

ಬಣ್ಣದ ಬೆಳಕು ಹಾಗು ಗುಲಾಬಿ ಬಣ್ಣದ ಬೆಳಕು ಕಾಣಿಸುತ್ತಿದೆ .